ಹಾಗೆ ಒಂದು ದಬ್ಬೆ ಕಂಡು ಬರುತ್ತದೆ.

ಪಕ್ಕದಲ್ಲಿ ಕುರ್ಚಿಗಳನ್ನು ಹಾಕಿ ಕೊಟ್ಟ್ ಹಾಕಿದ್ದಾರೆ.

ಕುರ್ಚಿಗರ್ಳು ಇದಾವೆ ತರ ತರ ರರೀತಿಯ --

ಹೊರಗಡೆ ಒಬ್ಬ ಮಹಿಳೆ ನಿಂತುಕೊಂಡಿರುವುದು ಕಾಣಬಹುದು ಒಳಗಡೆ ಒಬ್ಬ ಮನುಷ್ಯ ಇದ್ದಾನೆ.

ಕಲ್ಲಿನ ಬುಟ್ಟಿಯನ್ನು ತಲೆ ಮೇಲೆ ಹಿಡಿದುಕೊಂಡು ನೆಡೆಯುತ್ತಿರುವುದು ಕಂಡು ಬರುತ್ತಿದೆ ಪಕ್ಕದಲ್ಲಿ ಒಂದು--

ಇಲ್ಲಿ ವ್ಯಕ್ತಿಗಳು ಹೋಗುತ್ತಿರುವುದು ಕಂಡು ಬರುತ್ತದೆ ಹಾಗೆ ಪಕ್ಕದಲ್ಲಿ.

ಇಲ್ಲಿ ಒಟ್ಟು ನಾಲ್ಕು ಜನ ಮನುಷ್ಯರು ಕಂಡು ಬರುತ್ತಿದ್ದಾರೆ ಈ ಚಿತ್ರದಲ್ಲಿ.

ನಂದಿನಿ ತುಪ್ಪ ಮತ್ತು ನಂದಿನಿ ಹಾಲು ಹಿಡಿದುಕೊಂಡು ಇಳಿತಿರೋದು ಕಂಡು ಬರುತ್ತಿದೆ ಹಾಗೆ ಇಲ್ಲಿ ಒಂದು ಬ್ಯಾರೆಲ್ ಕಂಡು ಬರುತ್ತಿದೆ ಆ ಬ್ಯಾರೆಲ್ ಬ್ಲೂ ಕಲರ್ ಇದೆ.

ಕನ್ನಡಿಯ ಬಾರ್ಡರ್ ಯೆಲ್ಲೋ ಕಲರ್ ಇಂದ ಕೂಡಿಬಂದಿದೆ.

ಕಟ್ಟಡವಾಗಿದ್ದು ಇಲ್ಲಿ ಜನರು ಒಳಗಡೆ ಹೋಗುತ್ತಿರುವುದು ನಾವು ಕಾಣಬಹುದು.

ಇದು ಜಿಮ್ಮಿನ ಒಳಗಡೆ ಇರುವ ಚಿತ್ರವಾಗಿದೆ ಇಲ್ಲಿ ಜಿಮ್ ಗೆ ಬೇಕಾಗುವ--

ಇಲ್ಲಿ ಒಂದು ಏ_ಸಿ ಕಂಡು ಬರುತ್ತಿದೆ ಹಾಗೆಯೇ ಲೈಟು ಕೂಡ ಕಂಡು ಬರುತ್ತಿದೆ.

ಈ ಚಿತ್ರದಲ್ಲಿ ಕಟ್ಟೆಯ ಮೇಲೆ ಹಲವು ರೀತಿಯ ಮೀನುಗಳನ್ನು ಹಾಕಿರುವುದು ನಾವು ಕಾಣಬಹುದು.

ಕೆಂಪು ಕಲರ್ ಟ್ರೈಕ್ ಸಹ ಕಂಡು ಬರುತ್ತಿದೆ.

ವಿಕ್ಟೋರಿಯಾ ಆಸ್ಪತ್ರೆಯ ಹೊರಗಡೆಯಿಂದ ತೆಗೆದುಕೊಂಡಿರುವ ದೃಶ್ಯವಾಗಿದ್ದು ಇಲ್ಲಿ ಜನರು ಒಳಗಡೆ ಹೋಗುತ್ತಿರುವುದು ಹಾಗೆ ಹೊರಗಡೆ ಬರುತ್ತಿರುವುದು ಕಾಣಬಹುದು ಈ ದೃಶ್ಯದಲ್ಲಿ.

ಇಲ್ಲಿ ಒಂದು ಆಟೋ ಸಾಗುತ್ತಿರುವುದು ಕಂಡು ಬರುತ್ತಿದೆ.

ಮಧ್ಯೆ ಹೊ ಹೋದಾಗ ತೆಗೆದುಕೊಂಡಿರುವ ದೃಶ್ಯವಾಗಿದ್ದು ಇಲ್ಲಿ ಹಡಗುಗಳು ಕಂಡುಬರುತ್ತಿದೆ ಹಾಗೆ ಹಕ್ಕಿಗಳು ಹಾರಾಡುತ್ತಿರುವುದು ಸಹ ಕಂಡು ಬರುತ್ತಿದೆ ಇಲ್ಲಿ ಒಬ್ಬ ವ್ಯಕ್ತಿಯು--

ಹಾಗೆಯೇ ಇಲ್ಲಿ ಜನರು ಕೂತುಕೊಂಡು ನಿಂತುಕೊಂಡು--

ಅವನ ಮಾತುಗಳನ್ನು ಕೇಳಿಸಿಕೊಳ್ಳೋಕೆ ಚಪ್ಪಾಳೆಯನ್ನು ತಟ್ಟುತರುವುದು ಕಂಡು ಬರುತ್ತಿದೆ.